ಇಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತವೆ ಸುತ್ತಲೂ ಗಿಡ ಮರಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತಿವೆ.

ಇದೊಂದು ಮೂವಿ ಟಾಕಿಸ್ ಆಗಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಮೂವಿ ಟಾಕಿಸ್ ಇಂದ ಕುಳಿತು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತ ನೋಡಲು ತುಂಬಾ ಚೆನ್ನಾಗಿದೆ. ತುಂಬಾ ದೊಡ್ಡದಾದ ಎತ್ತರವಾದ ಬಣ್ಣಗಳ ರೀತಿಯಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ.